ಈ ಸಾತ್ ನಮಾಜ್ ನೋಡ್ಲಿಕ್ ಯಾವ್ ಯಾವ್ ಉರಲಿಂದ್ ಈ ಸಾತ್ ನಮಾಜ್ ನೋಡ್ಲಿಕ್ ಫೋಟೋ ಒಂದ್ ತಕೋತ್ತರ್ ಎಂಜೋಯ್ ಮಾಡತ್ತರ್.

ಟ್ಯೂಬ್ ಲೈಟ್ ಗುಳ ಅವ್ ದೊಡ್ಡದು ವೈರ್ ಅವ್ ಫ್ಯಾನ್ ಗುಳ ಅವ್ ಬುಟ್ಟಿಗಳ್ ಅವ್ ಬಕ್ಕಿಟ ಅವ್ .

ಇಲ್ಲಿ ನೆಸ್ ಕಾಫಿ ಹಿಡಕೊಂಡ್ ನಿಂತರ್ ಚಂದ್ ತಣ್ಣನೆಯ--

ಚಂದಾಗಿ ಅಲಂಕಾರ ಮಾಡತರ್ ಆಂಟಿ ಅಂಕಲ್ ಗುಳೆಲ್ಲಾ ಹೂವಾ ಮಾರಲಿಕತ್ತರ್ ಅರಶಿಣ ಕಲರ್ ಹೂವಾ ಅವ್ ಕೆಂಪ ಹೂವಾ ಅವ್.

ಎಮ್ಮಿಗಳು ಚಂದ್ ತೋಳಿತರ್ ಹಿಂದ್ ಚಂದ್ ಗಿಡಗಳು ಅವ್ ಮನಿಗೂಳ್ ಅವ್ .

ಮಿಲಿಟರಿದ ಒಬ್ಬ ವ್ಯಕ್ತಿ ಬಂದಾನ್ ಜಗ್ಗ ವೆಕ್ ಜನರ್ ಹರಾ.